ಇದೊಂದು ದೊಡ್ಡದು ಡ್ಯಾಮು ಇದರ ಮೇಲೆ ಕಟ್ಟೆಯೆಲ್ಲ ಇದ್ದಾವೆ ಇಲ್ಲಿ ಜನರು ಇದ್ದಾರೆ ಒಳಗಡೆ ದೋಣಿ ಬೋಟು ಹಡಗು ಎಲ್ಲ ಇದ್ದಾವೆ.

ಅಂತ ಹೆಡಬಹುದು ಅವರು ಕುದರೆ ಮೇಲೆ ಕುತ್ತಿದ್ದಾರೆ ಅವರು ಕೈ ಯಲ್ಲಿ ಕತ್ತಿ ಇದೆ ಮತ್ತೆ ಹಿಂಗಿದೆ ಅವರು ಪಾಪು ಅನ್ನು ಕೊಡ ಸೆರಗಲ್ಲಿ ಕಟ್ಟಿಕೊಂಡಿದ್ದಾರೆ.